ಮತ್ತೇ ಇನ್ನು ಹಲವಾರು ರೀತಿಯ ರೋಗಗಳಿದ್ರೆ ಆಸ್ಪತ್ರೆ ಹೋದ್ರೆ ಅದಕ್ಕೆ ಮೆಡಿಸಿನ್ ಕೊಟ್ರು ಆಸ್ಪತ್ರೆಯಲ್ಲಿರುವ ವೈದ್ದ್ಯರು ನಮ್ಗೆ ಅದನ್ನ ವಾಸಿ ಮಾಡ್ತಾರೆ ಯಾ ಅದಕ್ಕೆ ಯಾವದೇ ರೋಗಕ್ ಆದರು ಆಸ್ಪತ್ರೆಗೆ ಹೋದ್ರೆ ನಮ್ಗೆ ಉಪಯೋಗ--

ಇಲ್ಲಿ ಹಲವಾರು ರೀತಿಯ ಸ ಸ ಸ ಸ್ಥಳಗಳು ನಮ್ಮ ನಮ್ಮ ಮನೆಯ ಪಕ್ಕದಲ್ಲಿರಬೇಕು ಅನ್ನೋ ಆಸೆಯಿಂದ ನಾವು ಮನೆಯ ಅಹ್ಮ್ಮ್ ಸೈಟ ಗಳು ತೊಗೊಬೇಕು ಅಂದ್ರೆ ನೋಡಿ ಮಾಡಿ ತೊಗೋತೀವಿ.